ಹಾಗೆ ನಾವೊಂದು travelling ಅಲ್ಲಿ ಇದ್ದೆವು, ಬಸ್ಸಿನಲ್ಲಿ travelling ಮಾಡ್~ ಮಾಡಿದ್ದೆವು.

ಅಲ್ಲೊಂದು ಐದು ದಿವ್ಸ, ಐದಾರು ದಿವ್ಸ ಇರ್ಲಿಲ್ಲಾ ಹೋಗಿದ್ದೆವು ನಾವು. ಹೌದಾ? ಏನು ಹೀಗೆ ಅಂದ್ರೆ ಹೀಗೆ ರಜೆಗೆ ಹೋದದ್ದಾ, ಅಲ್ಲ ಕೆಲ್ಸಕೋಸ್ಕರ ಹೋದದ್ದಾ? ಅಲ್ಲ ಅಲ್ಲ, ಕೆಲಸದ ಮೇಲೆ ಹೋದದ್ದು. ಸ್ವಲ್ಪಾ, ಸ್ವಲ್ಪಾ ಒಂದು free ಇರುವಾಗ, ಸ್ವಲ್ಪ ಆಚೆ ಈಚೆ ಎಲ್ಲ ಹೋದದ್ದಲ್ಲಿ traveling ಮಾಡಿದೆವು. ಮತ್ತೆ ಒಂದು train ಅಲ್ಲೆಲ್ಲ ಹಾಗೆ. ಹೌದಾ? ನಿಮ್ಗೆ travelling ಅಂದ್ರೆ ತುಂಬ ಇಷ್ಟವಾ? ಹಾ, travelling ಅಂದ್ರೆ ತೊಂದ್ರೆ ಇಲ್ಲ.

ಇಷ್ಟವೆ ನಮ್ಗೆ ಹಾಗೇನಿಲ್ಲ, ಅಂದ್ರೆ ಕೆಲವರಿಗೆ ಇರ್ತದಲ್ಲ, ಹ್ಮ್ travelling ಅಲ್ಲಿ vomiting ಮಾಡುದು ಅದೆಲ್ಲಾ ಅದೆಲ್ಲಾ ನಂಗೆ ಏನ್ problem ಇಲ್ಲ, ಹಾಗೆ. travelling ಅಲ್ಲಿ ನಂಗೇನು ತೊಂದ್ರೆ ಆಗುದಿಲ್ಲ, ಮಾತ್ರ ಸ್ವಲ್ಪಾ ಕುತ್ಕೊಳ್ಲಿಕ್ಕೆಲ್ಲಾ ಸ್ವಲ್ಪ problem ಆಗ್ತದೆ, ಕಾಲು ಇದಾಗುದು ಹಾಗೆ ಎಲ್ಲ ಬಸ್ಸಿನಲ್ಲಿ ಹಾಗೆ.

Train ಆದ್ರೆ ನಾನು, train ಅಲ್ಲಿ ಇದ್ಕಿಂತ ಮುಂಚೆ ಹೋಗಿದ್ದೇವೆ ನಾವು. Train ಅಲ್ಲಿ ನಂಗೆನು problem ಆಗಿಲ್ಲ ಅದೂ see ಆಚೆ ಈಚೆ ಎಲ್ಲ ಹೋಗ್ಬಹುದಲ್ಲ train ಅಲ್ಲಿ traveling .

ಹಾಗೆ ಅದು ಏನು problem ಆಗ್ಲಿಲ್ಲ, ಬಸ್ಸಿನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, traveling ಮಾಡುದಂದ್ರೆ, ಅಂದ್ರೆ ನಮ್ಗೆ ಈಗ ಒಂದು ವೇಳೆ ಎಲ್ಲಿಯಾದ್ರು ಆ ಮೂತ್ರಕ್ಕೆ ಎಲ್ಲ ಹೋಗ್ಲಿಕ್ಕೆ ಇದ್ರೆ ಅವರು ಎಲ್ಲೆಲ್ಲಿ ಬಸ್ ನಿಲ್ಲಿಸ್ತಾರೆ. ಅದೆಲ್ಲ ಆಗ್ತದೆ.

ಹಾ, train ಅದೊಂದು best ಹಾಗೆ, ಹಾಗೆಯೆ ನಾವು ಇದೊಂದು ಒಂದನೆ ಒಂದು ಸರ್ತಿ ಅಲ್ಲ ಹೋದದ್ದು traveling .

ತುಂಬಾ ಹೋಗಿದ್ದೇವೆ ಒಮ್ಮೆ plane ಅಲ್ಲಿ ಹೋಗಿದ್ದೇವೆ ನಾವು.

ಹಾಗೆ, ವಿಮಾನದಲ್ಲಿ plane ಅಂದ್ರೆ ವಿಮಾನ, ವಿಮಾನದಲ್ಲಿ ಹೋಗುವಾಗ ಮಾತ್ರ ಒಂದು ಗಂಟೆ, ಅಲ್ಲಿ ಇಲ್ಲಿಂದ ನಮ್ಗೆ first ಗೆ Bombay ಗೆ ಉಂಟು plane Bombay ಅಹಮದಾಬಾದ್ಗೆ ಇರುದು, ಹಾಗೆ ಅಲ್ಲಿ. Train ಅಲ್ಲಾದ್ರೆ ಬೇಗ ಬೇಗ ಹೋಗ್ತದಲ್ಲ. ಹ train ಇಲ್ಲ ಇಲ್ಲ train ಆದ್ರೆ ಎರಡು ದಿನ ಬೇಕು, ಅಹಮದಾಬಾದ್ಗೆ.

ಆದ್ರೆ ಒಂದೇ ದಿನದಲ್ಲಿ ಹೋಗ್ತದೆ.

ಆರಾಮ ಇರ್ತದೆ ಆದ್ರೂ ಅದು ಸ್ವಲ್ಪ ಅಷ್ಟು ಇದು ಬೋರ್ ಆಗ್ತದೆ .

ಮೋಡಗಳ ರಾಶಿಗಳು, ಒಂದು ಇದ್ರಲ್ಲಿ ಹ್ಮ್, ಒಂದು ಸಮುದ್ರದ ಇದ್ರಲ್ಲಿ ಬೆಣ್ಣೆ ಮುದ್ದೆ ಇದ್ದಾಗೆ, ಎಲ್ಲ ಮೋಡದ್ದು ಇದೆಲ್ಲಾ ಸಿಗ್ತದೆ ಹಾಗೆ.

ಅಷ್ಟೆ ಕಾಣ್ಲಿಕ್ಕೆ ಸಿಗುದು, ಮತ್ತೆ ಸ್ವಲ್ಪ ಕೆಳಗೆ ನೋಡಿದ್ರೆ, ಒಂದು ಸಣ್ಣ ಸಣ್ಣ ಮನೆಯ ಹಾಗೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ಅಷ್ಟೆ .

ಹಾಗೆ ನನ್ ಅನಿಸಿಕೆ, ಬಸ್ಸಿನಲ್ಲಿ ಸಾ ಅಷ್ಟು ಇದಾಗುದಿಲ್ಲ ನಮ್ಗೆ, train ಅಲ್ಲಿ best ಅಂತ ಆಗ್ತದೆ ನಮ್ಗೆ. ಹೌದು train ಅಲ್ಲಿ ಆದ್ರೆ ಗಮ್ಮತ್ ಆಗ್ತದಲ್ಲಾ. ಹಾ train ಅಲ್ಲಾದ್ರೆ ಹೊರಗೆ ನಮ್ಗೆ ಕಾಣ್ಲಿಕ್ಕೆ ಸಿಗದಿದ್ರುನೂ, ಸುರಂಗ ಮಾರ್ಗದೊಳಗಿಂದ ಹೋಗುವಾಗೆಲ್ಲ ನಮ್ಗೆ ಗೊತ್ತಾಗುದಿಲ್ಲ, ಆದ್ರೂ ಸ್ವಲ್ಪ ನಾವು ಜನ್ರೆಲ್ಲಾ ಒಂದು ನಾವಂದ್ರೆ ಒಂದು company ಅಲ್ಲಿ ಹೋಗುವಾಗ. ಒಂದು ಹತ್ತು ಜನ ಹೋಗ್ತೇವಲ್ಲ ಆಗ ಒಂದು ಇರ್ತೇವೆ ಒಂದು ಮಾತ್ನಾಡುವಾಗಲ್ಲ, . ಒಟ್ಟಿಗೆ ಕೂತ್ಕೊಳ್ಬಹುದು ಒಂದೇ ಭೋಗಿಯಲ್ಲಿ, .

Bore ಹೌದು ಹೌದು.

Okay ನಾನದೆ, ನಿಮ್ದು ಸುದ್ದಿ ಇರ್ಲಿಲ್ಲ ಅದಕ್ಕೆ ಒಮ್ಮೆ call ಮಾಡಿದ್ದು, ಅದೆ ಕೇಳಿಕ್ಕೆ. ಹಾ ಹೌದು, ನಮ್ಗೆ traveling ಹೋಗ್ಲಿಕ್ಕೇ ಇರ್ತದೆ ತುಂಬಾ ಕಡೆ ಗದಗ, ಮೈಸೂರು, ಹೌದು Bangalore , ಬೆಳಗಾವಿ.

Traveling ಮಾಡ್ತ ಇರ್ತೇವೆ ನಾವು ಬೇರೆ ಬೇರೆ ಬಸ್ಸಿನಲ್ಲಿ, train ಅಲ್ಲಿ, ಎಲ್ಲ ಹೋಗ್ತಾ ಇರ್ತೇವೆ.

Next time ನೀವು ಇನ್ನೊಮ್ಮೆ ಹೋಗ್ಲಿಕ್ಕೆ ಇದ್ರೆ ನನ್ನನ್ನು ಕರ್ಕೊಂಡು ಹೋಗಿ ನಾನೂ ಬರ್ತೇನೆ, ನಾನ್ಸ . ಆಯ್ತು ಖಂಡಿತಾ, ಹೌದು ಅಂದ್ರೆ ನಮ್ಗೆ ಹೀಗೆಯೆ ಹೋಗ್ಲಿಕ್ಕೆ ಇರುದು ಕೆಲಸದ ಮೇಲೆ. ಅಂತವೆ ನಾನಿರುವಾಗ ಹೇಳ್ತೇನೆ ನಿಮ್ಗೆ ಅಂದ್ರೆ ನಮ್ಗೊಂದು ಅಂತ ಇರ್ತದೆ, ಹಾಗೇನಾದ್ರು ಇದ್ರೆ ನಿಮ್ಗೆ ನಾನು ಹೇಳ್ತೇನೆ. Okay ಸರಿತಾವ್ರೆ, okay okay .

ಆಯ್ತು ಆಯ್ತು ಆಯ್ತು, bye ಸರಿ ನಾನ್ ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ, ನಿಮ್ಗೆ ಇದ್ರೆ.

ಹಾ ನಾ ಆರಾಮಿದ್ದೇನ್, ನೀ ಹೀಗಿದ್ದೀ? ಹಾ ಆರಾಮಿದ್ದೆ. ಏನ್ ಸುದ್ದಿಯೇ ಇಲ್ಲ?

ಹ ಹೌದು, ನಮ್ಮ Principal notice board ಅಲ್ಲಿ ಹಾಕಿದ್ರು.

ಹ ಹೌದು, ಡಿಸೆಂಬರ್ December twenty ಗೆಯಂತೆ.

ಹೌದು, ಅದಕ್ಕೆ ನಾವೀಗಾ ಸ್ನೇಹಿತರೂ ಇದು ಮಾಡ್ತಿದ್ದೇವೆ, ಯೋಜನೆ ಮಾಡ್ತಿದ್ದೇವೆ.

ಹ, ಹುಡುಗರದ್ದೀಗೆ normal dance .

ಹಾ ಹೌದು, ಒಟ್ಟಿಗೆ ಎಲ್ಲ ಸೇರಿ. ಅದು ನೀನು ನಮ್ಮ ಸ್ನೇಹಿತರತ್ರ ಕೇಳ್ಬೇಕು.

ನಮ್ಮದ್ರಲ್ಲಿ ಒಂದು ನಾಕು ಜನ ಇದ್ದಾರೆ, ಅವ್ರು ಮಾಡುವಾಂತ ಹೇಳಿದ್ರು. ಅದಕ್ಕೆ ನಿಮ್ಹತ್ರ ಕೇಳಿದ್ದು. ಹಾಗಾದ್ರೆ ನಾವೂ ಕೂಡ ನಾಕು ಜನ ಒಟ್ಟಿಗೇ ಬರ್ತೇವೆ.

ಹಾ, ಅದಕ್ಕಿದುಂಟಂತೆಲ್ಲ ಬಹುಮಾನ ಪ್ರಥಮ, ದ್ವಿತೀಯ ಎಲ್ಲ? ಅದು ಗೊತ್ತಿಲ್ಲ, ಉಂಟಂತ ಹೇಳ್ತಿದ್ರು. ಹೌದು ಉಂಟಂತ ಹೇಳಿದ್ದಾರೆ, ಒಳ್ಳೇ ಮಾಡಿ ಮಾಡದವರಿಗೆ ಬಹುಮಾನ ಕೊಡ್ತೇವಂತೇಳಿ.

ಹಾಗಾದ್ರೆ practice ಯಾವಗಿಂದ start ಮಾಡುದು?

ಹೌದು, ಆ practice ಗೆ ಮೊದ್ಲು ಅದಕ್ಕೆ dance ಕಲಿಸುವವರು ಬೇಕಲ್ಲ ನಮ್ಗೆ? ಅದು ನನ್ನ friend ಇದ್ದಾನೆ ಕಲಿಸುವವನು.

ಆ, ಒಳ್ಳೇ ಕ್~ ಕಲಿಸಿಕೊಡ್ತಾರೆ ಮಕ್ಕಳಿಗೆ, ಅಲ್ಲೊಂದ್ dance, dance class ಇದೆ ಅವ್ರಿಗೆ.

ಹ, ಹಾಗಾದ್ರೆ ಅದಕ್ಕೆ fee ಇದು fees ಏನಾದ್ರು pay ಮಾಡ್ಲಿಕ್ಕೆ ಬರ್ತದಾ? ಅದು ನಾವು ಸ್ನೇಹಿತರೊಟ್ಟುಗೂಡಿ ಹಾಕುವ.

ಹ ಆಯ್ತಾಯ್ತು, ಮತ್ತೆ ಬಟ್ಟೆಗೆಲ್ಲ ಬೇಕಾಗ್ತದಲ್ಲ? ಬಟ್ಟೆ ಒಂದ್ ನೋಡುವ ಯಾವ್ದಂತಾ?

ಇಲ್ಲ, ಕೇಳಿ ನೋಡ್ವ ಏನ್ ಹೇಳ್ತಾರಂತ, ಕೊಡ್ಲಿಲ್ಲಾದ್ರೆ ನಾವೇ ಹೋಗಿ ತೆಕೊಳ್ಳುವ.

ಹ. ಆಯ್ತಾಯ್ತು. ಒಳ್ಳೇ ರೀತಿಯಲ್ಲಿ ಮಾಡ್ಬೇಕು.

ಹ ಅದು ಮಾಡುವ, ಮತ್ತಿದು ಇವತ್ತು ಸಂಜೆಯಿಂದ practice start ಮಾಡುವ ಹಾಗಾದ್ರೆ.

ನಾನು ಅದಕ್ಕಿಂತ ಮುಂಚೆ ನಾನು ಕೇಳಿ ನೋಡ್ತೇನೆ, ನಮ್ಮ friends ಸ್ನೇಹಿತರತ್ರ, ಅವ್ರು ಬರ್ತಾರಾಂತ ಹೇಳಿ ಇವತ್ತು ಸಂಜೆಯಿಂದ, ಇಲ್ಲಾಂದ್ರೆ ನಾಳೆಯಿಂದ ಮಾಡ್ಬೋದಲ್ಲ?

Time ಮುಂಟು, ಆದ್ರೂ ಈಗ practice ಮಾಡಿದ್ರೆ ಮತ್ತೆ ನಮ್ಗೆ ಪ್ರಥಮ ಬಹುಮಾನೆಲ್ಲ ಸಿಗ್ಬೋದಲ್ಲ?

ಹ, ಅದು ಇವತ್ತು ನಾನ್ ಕೇಳಿ ನೋಡ್ತೇನೆ, ನಾಳೆಯಿಂದ ಮಾಡುವ. ಹಾ, ಹಾಗಾದ್ರೆ ಬೇಗ ಕೇಳಿ ನೋಡೊಂದು. ಹ, ನೀಸ ಕೇಳು, ನಿನ್ನ friends ನಿನ್ನ ಸ್ನೇಹಿತರೆಲ್ಲ ಬರ್ತಾರಲ್ಲ?

ಹ ಆಯ್ತಾಯ್ತು, ಮತ್ತೆ ಕೈಕೊಟ್ರೆ ಮತ್ತೆ ನಮ್ಗೆ.

ಹ ಹ, ಆಯ್ತು ಬರ್ಲಿ, ಒಳ್ಳೇ ರೀತಿಯಲ್ಲಿ ಮಾಡುವ.

ಮತ್ತೆ ಅದೂ stage decoration ಗೆಲ್ಲ ಏನು? ನಮ್ದೆವಾ ಅಲ್ಲ ಬೇರೆಯವ್ರು ಬರ್ತಾರಾ?

ಇಲ್ಲ stage decoration ಎಲ್ಲ ಬೇರೆ ಬೇರೆಯವ್ರು ಮಾಡ್ತಾರೆ ಕಾಣ್ಬೇಕು. ನಮ್ಗೆ ಗೊತ್ತಿಲ್ಲ ಅದೆಲ್ಲ ವಿಷ್ಯ?

ಇಲ್ಲ, teacher ಹೇಳಿದ್ರು ನೀವು ಬೆಳಿಗ್ಗೆ ಬೇಗ ಬನ್ನಿ, stage ಎಲ್ಲ ನೀವೇ decoration ಮಾಡಿ ಅಂತ.

ಹೌದಾ? ನನ್ಗೆಂತ ಹೇಳಿಲ್ಲ, ಅ ಆದ್ರೆ ಹುಡುಗರಿಗೆ ಮಾತ್ರ ಮಾಡ್ಲಿಕ್ಕೆ ಕಾಣ್ಬೇಕು, ಹುಡುಗಿಯರಿಗಿಲ್ಲ ಕಾಣ್ಬೇಕು. ನಿಮಗೆ ಅಲ್ಲಿ ಕಸ ಎಲ್ಲ ಗುಡಿಸ್ಲಿಕ್ಕೆ ಇರ್ಬೇಕು,

ಅದಕ್ಕಿಂತ ಅದೆ ಅದ್ರ ಮುಂಚಿನ ದಿನವೇ ಗುಡಿಸಿ ಹೋಗ್ತೇವಲ್ಲ. ಹ ಹೌದು ಹಾಗಾದ್ರೆ, ಒಂದು ಬೇಗ ಕೇಳಿ ನೋಡು ನಾನು ನನ್ನ ಸ್ನೇಹಿತರ ಹತ್ರ ಕೇಳ್ತೇನೆ. ಹ ನಾನ್ಸ ಕೇಳಿ ನೋಡ್ತೇನೆ, ನೀನ್ಸ ಕೇಳಿ ನೋಡಾಯ್ತಾ?

ಮತ್ತೆ ಸ ಇದು college day ಆದ್ಮೇಲೆ exam ಆ?

ಹೌದಾ? ನಂಗೆ ಅದೊಂದು ಪರೀಕ್ಷೆಯ ವೇಳಾಪಟ್ಟಿಯೊಂದು ಕಳಿಸಿಬಿಡಾಯ್ತಾ? ಹ ಆಯ್ತು ಕಳಿಸ್ತೇನೆ, ಕಳಿಸ್ತೇನೆ. ಅಲ್ಲಿ dance ಹಿಂದೆ ಹೋದ್ರೆ ಪರೀಕ್ಷೆಗೆ ಸ್ವಲ್ಪ ಕಲೀಬೇಕಲ್ಲ? ಹೌದೌದು, ಪರೀಕ್ಷೆಗೆ ಕಲೀಬೇಕಲ್ಲ ಅದೂ ಕೂಡ ಮುಖ್ಯ ಅಲ್ಲ?

ಅದೇ ಹೇಳಿ ಕೊಡು ನೀನು ಇನ್ನು, ಹೇಳದೇ ಇರ್ಬೇಡ.